ಇಲ್ಲಿ ಅಲವಾರು ಎಚ್ಚು ಅಸುರಾದ ಗಿಡ-ಮರಗಳಿವೆ ಹಾಗೂ ಬೈಕ್ ಗಳಿವೆ ಇಲ್ಲಿ ನಾಲ್ಕು ಬೈಕ್ ಗಳು ನಿಂತಿವೆ ಒಂದು ಗೇಟ್ ಇದೆ. ಇದೊಂದು ಡೋರ್ ತೆಗೆದಿರುವ ಗೇಟ್ ಅಂತ ಹೇಳಬಹುದು.

ಈ ಚಿತ್ರದಲ್ಲಿ ಕಂಡು ಬರುವ ದೃಶ್ಯವೇನೆಂದರೆ ಇದು ಒಂದು ಆ-- ಪಾರ್ಕ್ ಅಂತಲೂ ಹೇಳಬಹುದು ಅಥವಾ ಇಲ್ಲಿ ಹಲವಾರು ಗಳು ಆಟವನ್ನು ಆಡುತ್ತಿದ್ದಾರೆ--

ಪಾರ್ಕ್ ಸುಂದರವಾಗಿದೆ ಇದು ಒಂದು ಕಾಣುವ ದೃಶ್ಯವಾಗಿದೆ ಒಂದು ನೀರಿದೆ ಎಂದು ಏಳಬಹುದು.

ಈ ಚಿತ್ರದಲ್ಲಿ ಕಂಡು ಬರುವ ದೃಶ್ಯವೇನೆಂದರೆ ಇದೊಂದು ದೊಡ್ಡದಾದ ಅಳೆಯ ಕೋಟ್ ಅಂತಲೂ ಹೇಳಬಹುದು ಇಲ್ಲಿ ಹಲವಾರು ಗಿಡಮರಗಳಿವೆ ಹಾಗು ಕಾರಿ ದೆ ಬೈಕ್ ಇದೆ.

ಹಾಗು ಒಂದು ಜಂಡದ ಕಟ್ಟಿಗಿಯಿದ್ದು ಮ್- ಕೇಸರಿ ಬಿಳಿ ಹಸಿರಿನಿಂದ ಕೂಡಿದೆ